ಹಾಗೆ ಹೂವನ್ನು ಮಾರುತ್ತ ತನ್ನ ಪ್ರತಿನಿತ್ಯ ಜೀವನ ಸಾಗಿಸುತ್ತಿದ್ದಾನೆ.

ಹಾಗು ಮಲ್ಲಿಗೆ ಹೂವು ಶಾವಂತಿ ಹೂವು ನಾನಾ ರೀತಿಯ--

ಹಾಗೆ ರಾತ್ರಿಯ ವೇಳೆ ವನ್ನು ಸಹ ಕಾಣಬಹುದು.

ಅಲಂಕಾರ ಮಾಡಿದ್ದಾರೆ ಹಾಗು ಹೂವುಗಳು ಸುಂದರವಾಗಿದೆ ಹಾಗೆ ಅಲಂಕಾರ ಮಾಡಿದ್ದರಿಂದ--